ಇದು ಒಂದು ಸೇರ್ತಿವೆ ಇದೆ ಒಂದು ಡ್ಯಾಂ ಇದೆ ನೀರೆಲ್ಲ ಕಲಿಸ್ತಗೊಂಡಿದೆ ಇತರ ಇಟ್ಕೊಂಡ್ರೆ ತುಂಬ ಕಷ್ಟ ಆಗತ್ತೆ ಬರೋಬರಿ ಕೆಟ್ಟ ಕೆರ ಹಿಡ್ದು ಹೂಜಿತೆ.

ಒಂದು ಹಳೆ ಬಿಲ್ಡಿಂಗು ಒಂತರ ಅರಮನೆತರ ಇದೆ. ತುಂಬಾನೇ ಕಿಟಕಿಗಳು ಇದೆ ಮತ್ತೆ ದ್ವಾರ ಬಾಗಿಲು ತುಂಬಾನೇ ದೊಡ್ಡದಾಗಿದೆ.

ಇಲ್ಲೊಬ್ಬ ವೆಕ್ತಿ ಹೂವಿನ ಗಿಡಗಳನ್ನು ಮಾರ್ಥಾ ಇದ್ದಾನೆ ತುಂಬಾನೇ ವಿಬ್ಬಿಣವಾದ ಗಿಡಗಳನ್ನು ಇಟ್ಟಿದಾನೆ ಮುಂದ್ಗಡೆ ಒಂದು ಚೇರ್ ಅನ್ನು ಇಟ್ಟಿದಾನೆ ಹಿಂದಗಡೆ ಪರದೆ ಚೆನ್ನಾಗ್ ಹಸಿದನೇ.

ಪುಶ್ ಅಪ್ಸ್ ಕೂಡ ಹೊಡೀತಿದ್ದಾನೆ ಒನ್ ಹ್ಯಾಂಡೆಡ್ ಅದು ಲೆಫ್ಟ್ ಹ್ಯಾಂಡೆಡ್ ಅಲ್ಲಿ ಮಾಡ್ತಾ ಇದ್ದಾನೆ. ಅದು ಕೂಡ ಕಷ್ಟ. ನಾವು ಮಾಡ್ತೇವೆ ಡೈಲಿ ಬೆಳಗೆ ಎದ್ದು ಎಕ್ಸರ್ಸೈಜ್ ಮಾಡ್ತೇವೆ ರನ್ನಿಂಗ್ ಮಾಡ್ತೇವೆ.